ಕಾರಿ ನ ಹಿಂಭಾಗದಲ್ಲಿ ಒಳಗಡೆ ಒಬ್ಬ ವ್ಯಕ್ತಿಯು ಕುಳಿತಿದ್ದಾರೆ ಅವರು ಹಾಕಿರುವ ಟಿಶರ್ಟ್ ಆರೆಂಜ್ ಕಲರ್ .

ಇದರಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಆ ವ್ಯಕ್ತಿಯು ಎಡಗಾಲನ್ನು ಮೇಲಕ್ಕೆತ್ತಿದ್ದಾನೆ.

ಇದರ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳು ಕಾಣುತ್ತಿವೆ.

ಈ ಅಂಗಡಿಯಲ್ಲಿ ಐದು ಜನ ಗಂಡಸರನ್ನು ಕಾಣಬಹುದು.

ಇದರ ನೆಲದ ಭಾಗವು ಆರೆಂಜ್ ಕಲರ್ ಇನಿಂದ ಕೂಡಿರುತ್ತ--

ಒಬ್ಬರು ವ್ಯಾಪಾರ ಮಾಡುವುದಕ್ಕೆ ಕೂಡ ಬಂದಿದ್ದಾರೆ.

ಆ ವ್ಯಕ್ತಿಯು ಹಾಕಿರುವಂತಹ ಶಿರ್ಟಿನ ಕಲರ್ ಗ್ರೀನ್ ಕಲರ್ ಆಗಿರತ್ತದೆ.